ಹಾಗೆ ಇವರು ಕೂಡ ಬುಕ್ ಪಬ್ಲಿಶ್ ಕೂಡ ಮಾಡ್ತಾರೆ .

ಬಟ್ ಇದೇನಂದ್ರೆ ಕಾಡು ಕೋಳಿ ಅಂತ ನಾವು ಕರೀತೀವಿ ಸೊ ಇದ್ರ ಮೊಟ್ಟೆನು ಕೂಡ ತುಂಬಾ ದೊಡ್ಡದಾಗಿ ಇರುತ್ತೆ